ಹಾಗು ಈ ಚಿತ್ರವು ನೋಡಲು ತುಂಬಾನೇ ಸೊಗಸಾಗಿದೆ.

ಇದರಿಂದ ಅಲ್ಲಿ ಸುಮಾರು ಜನರು ಯಾರೂ ಇಲ್ಲದಿರುವುದು ಕಾಣಿಸುತ್ತಿದೆ.

ನನಗೆ ಈ ಚಿತ್ರದಲ್ಲಿ ಒಂದು ಸುಂದರವಾದ ಕೆಂಪು ಬಣ್ಣದ ಗೋಪುರವು ಕಾಣಿಸುತ್ತಿದೆ ಆ ಗೋಪುರದ ತುದಿಯಲ್ಲಿ--

ಹಲವಾರು ಜನರು ಸೇರಿ ಯಾವುದೋ ಸಂಭ್ರಮವನ್ನು ಕುಣಿದು ಆಚರಿಸು--

ಹೂವಿನಿಂದ ಅಲಂಕರಿಸಿದ್ದು ಬಣ್ಣ-ಬಣ್ಣದ ಲೈಟು ಗಳಿಂದ ಅವುಗಳನ್ನು ವಿಸ್ತಾರಕ್ಕಾಗಿ ಅಲಂಕರಿಸಲಾಗಿದೆ .

ಈ ಚಿತ್ರದಲ್ಲಿ ಹಲವಾರು ಬಗೆಯ ಹೆಣ್ಣು ಮಕ್ಕಳ ಬಟ್ಟೆಗಳನ್ನು--

ಹಾಗೂ ಅದರ ಮುಂಭಾಗದಲ್ಲಿ ನೀಲಿ ಬಣ್ಣದ ಒಂದು ಚಿಕ್ಕ ಮಗುವಿನ ಜೀಪ್ ನಿಂತಿರುವುದನ್ನು ನೀವು ನೋಡಬಹುದು.